ಈ ಫೋಟೋ ದೊಳಗ ಪೋಸ್ಟ್ ಮ್ಯಾನ್ ದು ಸ್ಟ್ಯಾಚು ಕಾಣಹತೈತಿ ಆಹ್ಹ್ ಪೋಸ್ಟ್ ಮ್ಯಾನ್ ಕೈಯೊಳಗ ಪೋಸ್ಟ್ ಕಾರ್ಡ್ ಹಿಡ್ಕೊಂಡ್ ನಿಂತ್ಕೊಂಡಿದ್ದಾನಾ.

ನಾನು ಹೋಗಿ ಕಸ್ಟಮರನ್ ವಿಚಾರಸ್ಕೊಂಡು ಏನ್ ಬೇಕ್ ಅಂತ ಕೆಲ ಕೇಳಿ ಕೊಡ್ತಾ ಇರ್ತೇನಿ.

ಅವನು ಇಲ್ದೆ ಇರುವಾಗ ನಾನು ಹೋಗಿ ಕಸ್ಟಮರನ್ ವಿಚಾರಸ್ಕೊಂಡು ಏನ್ ಬೇಕ್ ಅಂತ ಕೆಲ ಕೇಳಿ ಕೊಡ್ತಾ ಇರ್ತೇನಿ.

ಇಲ್ಲಿ ಖಿಡಕಿಗಳು ಇದೆ ಇಲ್ಲಿ ಎಲ್ಲ ಮೇಲೆ ಚಿತ್ರಗಳು ಅಂಟಿಸಿದಾರೆ.

ನೀವು ಈ ಫೋಟೋಗಳನ್ನ ನೋಡುತ್ತಿರುವುದು ಸ್ಟೇಟ್ ಬ್ಯಾಂಕ್ ಆಫ್ --

ಈ ಫೋಟೋದೊಳಗ ಕಾಣತೈತಿ ಒಬ್ರುದು ಕ್ರಿಶ್ಚಿಯನ್ ರದು ಮನೆ ಮನೆ ಮುಂದನ ರಸ್ತೆ ಹಾದು ಹೋಗಿತು.

ಇಲ್ಲಿ ಕೆಂಪು ಬಣ್ಣ ಬಿಳಿ ಬಣ್ಣ ಗುಲಾಬಿ ಬಣ್ಣದ ಹೂವಿನಿಂದ್ ಅಲಂಕಾರ ಮಾಡಿದಾರೆ ಒಂದು ಹುಡುಗ ನಿಂತಿದಾನೆ.

ಈ ಫೋಟೋ ದೊಳಗ ಕಾನಾ ತಿರೋದು ಕೋಟೆ ಐತಿ ಕೋಟೆ ಮೇಲೆಲ್ಲಾ ಪಾಚಿ ಕಟ್ಟಿ ಕೋಟೆ ಮುಂದೆ ಒಂದು ಮಣ್ಣಿನ ರಸ್ತೆನು ಐತಿ.